ಈ ಚಿತ್ರದಲ್ಲಿ ನಾಲ್ಕೈದು ಜನ ವ್ಯಕ್ತಿಗಳು ಕಂಡುಬರುತ್ತಾರೆ.

ವ್ಯಕ್ತಿಗಳು ಏನೋ ಕೆಲಸವನ್ನು ಮಾಡುತ್ತಿದ್ದು ಯಾವುದೋ ಒಂದು ದೊಡ್ಡದಾದ ಯಂತ್ರಗಳನ್ನು ವಸ್ತುಗಳನ್ನು ಎತ್ತಲು ಬಳಸಿಕೊಳ್ಳುತ್ತಿದ್ದಾರೆ.

ಮತ್ತು ಇದೆ ಈ ಚಿತ್ರದಲ್ಲಿ ಎರಡು ಮೂರು ದೊಡ್ಡದಾದ ಕಟ್ಟುಗಳು ಕಂಡುಬರುತ್ತಿವೆ.

ಇದರ ಪಕ್ಕ ರು- ಒಂದು ಸುಂದರವಾದ ಮನೆ ಇದೆ.

ಇದು ತುಂ-ತುಂಬಾ ಸ-ಅ- ಸುಂದರವಾಗಿದ್ದು ಇದು ಊಟ ಉಪಹಾರ ಮತ್ತು ರೂಮ್ ಗಳನ್ನು ಬಾಡಿಗೆ ನೀಡುತ್ತದೆ.

ಬಟ್ಟೆ ಅಂಗಡಿಯಲ್ಲಿ ಗೊಂಬೆಗಳಿಗೆ ಮೂರು ವಿವಿಧ ಬಣ್ಣಗಳ ಬಟ್ಟೆಯನ್ನು ಉಡಿಸಿ ಇ- ಇಡಲಾಗಿದೆ ಇವ್--

ಇವು ಹಸಿರು ನೀಲಿ ಮತ್ತು ಕೆಂಪು ಬಣ್ಣದ್ದಾಗಿದ್ದು ನೋಡಲು ತುಂಬಾ ಸುಂದರವಾಗಿದೆ.

ಇದು ಈ ಚಿತ್ರದಲ್ಲಿ ಒಂದು ದೊಡ್ಡ ಕಟ್ಟಡ ಮತ್ತು ದೊಡ್ಡ ಕಟ್ಟಡ ಮುಂದೆ ಯೋಳು ಜನರು ಸೀರೆಯನ್ನುಟ್ಟುಕೊಂಡು ನಿಂತಿದ್ದಾರೆ ಇದ --

ಮತ್ತು ಅಂಗಡಿಯ ಒಳಗೆ ಮತ್ತು ಹೊರಗೆ ಪೈಪ್ ಗಳು ಫ್ಯಾನ್ ಗಳು ಮತ್ತು ಕುಕ್ಕರ್ ಮತ್ತು ಮೋಟಾರ್ ಗಳು ಕಂಡು ಬರುತ್ತಿದೆ.

ಈ ಅಂಗಡಿಯಲ್ಲಿ ಇಪತ್ತೈದಕ್ಕು ಹೆಚ್ಚು ಭಾವಚಿತ್ರಗಳು ಕಂಡು ಬರುತ್ತೆ ಇ--

ಇಲ್ಲಿ ಪಾನ್ ಸಿಗುತ್ತದೆ ಎಂದು ಜಾಹೀರಾತು ಅಥವಾ ಬ್ಯಾನರ್ ಇಲ್ಲಿ ಕಂಡು ಬರ್ತದೆ.

ಅದರ ಹೊರಗಡೆ ಸಿಹಿ ಪದಾರ್ಥಗಳನ್ನು ತಯಾರಿಸಲು ಅಡುಗೆ ಸಾಮಾನುಗಳನ್ನು ಇರಿಸ--

ಈ ಚಿತ್ರದಲ್ಲಿ ಇರುವ ಹಣ್ಣು ಮುಸಂಬಿ ಮತ್ತು ದಾಳಂಬ್ರೆ ಹಣ್ಣಾಗಿದೆ.

ಇದು ಒಂದು ಕ್ರೀಡಾಂಗಣ ಅಥವ ಬಯಲು ಒಂದು ಜಾಗವಾಗಿದ್ದು ಇದರ ಸುತ್ತಲು ದೊಡ್ಡ ದೊಡ್ಡ ಮರಗಳು ಕಂಡುಬರ್ತದೆ.

ಮತ್ತು ಒಂದು ಕಬ್ಬಿಣದ ಮನೆ ಅಥವ ಗೋಡೌನ್ ಇಲ್ಲಿ ಕಟ್ಟಲಾಗಿದೆ ಇಲ್ಲಿ ಜನರು ಅಥವ ಪ್ರಾಣಿ ಪಕ್ಷಿಗಳು ಕಂಡು ಬರುವುದಿಲ್ಲ.

ಮತ್ತು ಇದರ ಸ ಇದಕ್ಕೆ ಸ್ವಲ್ಪ ಉ ಕತ್ತಲು ಮತ್ತು ಬೆಳಕು ಇಲ್ಲಿ ಕಂಡು ಬರುತ್ತದೆ ಇಲ್ಲಿ ಕೆಲವು ವಸ್ತುಗಳು ಕಂಡುಬರುತ್ತದೆ.